ಯಹಾನ್ ಪರ್ ಏಕ್ ಸೈಕಲ್ ಕಿ ಶಾಪ್ ದಿಖೈ ದೇ ರಹೀ ಹೈ ಉಸ್ಮೇಂ ಬಹುತ್ ಸಾರಿ ಸೈಕಲ್ ಖಾದಿ ಹೈ ಛೋಟಿ ಸೈಕಲ್ಸ್ ಮೇ ಹೈ ಬಾಡಿ ಸೈಕಲ್ ಪ್ರತಿ ಖಾದಿ ಹೈ ವಾಹನ್ ಪ್ರತಿ ಕುಛ್ ಲೋಗ್ ಕರೆನ್ ಏಕ್ ಲಡ್ಕಾ ಸೈಕಲ್ ದೇಖ್ ರಹಾ ಹೈ